ಅಲ್ಲಿಗೆ ಹೋಗ್ಬೇಕು ಅಂತ ನನಿಗಂತೂ ಜಗ್ಗಿ ಅಸೆ. ಇಂಡಿಪೆಂಡೆನ್ಸ್ ದಿನ ಹೋದ್ರೆ ಮಾತ್ರ ತುಂಬಾ ಚಿತ್ರ ವಿಚಿತ್ರವಾಗೆಲ್ಲಾ ಬಣ್ಣಗಳು ಬರ್ತಾನೆ ಇರ್ತಾವೆ ಅದನ್ನ ನೋಡಿ ಕಣ್ ತುಂಬಿಸಿಕೊಳ್ಳುವುದು ಜಗ್ಗಿ ಜಗ್ಗಿ ಇಷ್ಟ.

ಚರ್ಚಿಗ್ ಅಂತು ನಾನ್ ಒಂದ್ಸರಿ ಕೂಡ ನು ಹೋಗಿಲ್ಲಾ ನಾನ್ ಸಣ್ಣಕ್ಕಿದ್ದಾಗ ನಮ್ ಊರಿಗ್ ಕ್ರಿಸ್ ಮಸ್ ತಾತ ಬರ್ತಿದನಂತೆ ಗಿಫ್ಟ್ ನು ಕೊಡ್ತಿದ್ನಂತೆ ನನಿಗಂತು ಒಂದ್ ಗಿಫ್ಟ್ ಬಂದಿಲ್ಲಾ .

ಅದೇನಪ್ಪ ಮತ್ತೆ ನೂರಾಎಂಬತ್ ಯಿಂದು ಇಪ್ಪತ್ ರೂಪಾಯಿ ಗೆ ಇಳಿತಂತ್ ಒಂದೊಂದ್ ಪರ --

ಹೋದ್ಮೇಲೆ ಮೂರ್ ಫೋಟೋಸ್ ತೋರಿದಾಳೆ ಎಲ್ಲಾ ಫೋಟೋ ತೋರ್ಸಿ ಆತಂತೆ ನಾನೀಗ ಬಂದಿರೋ ಸಿಟ್ ಗೆ ಅಕಿ ಮೇಲೆ ಒಂದ್ ಫೋಟೋಸ್ ಬೇರೆ ತಕೊಳ್ಳಕ್ಕೆ ಆಗಿಲ್ಲಾ ಅಂತ ಬೈದಿ.

ಪಾರ್ಟಿ ಎಲ್ಲಾರು ಸುಮ್ನೆ ಕ್ರೇಜ್ ಈಗಂತೂ ಈಗಿನ ಜನರೇಷನ್ ಅಂದ್ರು ಪಾರ್ಟಿ ಅಂದ್ರೆ ಹುಚ್ಚ್ ಹೈಲು --

ಅವಾಗನಕ್ ಕೇಳೋ ಪಾರ್ಟಿ ಗೆ ಹೋಗೋದು ದುಡ್ಡ್ ಖರ್ಚ್ ಮಾಡೋದು ತಿನ್ನೋದು ಬರೋದು ಮೊಜೊ ಮಸ್ತಿ ಇವು ಬಿಟ್ರೆ ಏನು ಇರಕ್ಕಿಲ್ಲಾ ಪಾರ್ಟಿ --